ಇಲ್ಲಿ ಹೂವಿನ ಅಲಂಕಾರ ಮತ್ತು ಫೋಟೋ ಫ್ರೇಮ್ ವಿವ್ ಅನ್ನು ಮಾಡಿದ್ದಾ--

ಮತ್ತು ಈ ಕಾಂಪೌಂಡಿನ ಮೇಲೆ ವೀ ಶೇಪಿನಂತಿರುವ ಓಕೆ ಮುಳ್ಳು ತಂತಿ ಎಳೆದಿರುವುದನ್ನು ಕಾಣಬಹುದು.

ಈ ದೃಶ್ಯ ನೋಡ ತುಂಬ ಸುಂದರವಾಗಿದೆ.

ಪಕ್ಕದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಸ್ವತಂತ್ರ ಹೋರಾಟ ಹೋರಾಟಗಾರರನ್ನು ಕಾಣಬಹುದು.

ಮತ್ತು ಒಂದು ತಕ್ಕಡಿ ಕಲ್ಲು ಇರುವುದನ್ನು ಕಾಣಬಹುದು ಮತ್ತು ಗಾಜಿನ ಒಳಗಡೆ ಏನೋ ರೀತಿಯ ಐಟಮ್ಸ್ ಗಳು ಇವೆ.

ಇಬ್ಬಾಗಿಲಿಗೆ ಒಂದು ಗಿಡ ಇರುವುದನ್ನು ಕಾಣ--

ಮತ್ತು ಬಾಯಿ ಒಳಗೆ ಒಂದು ಬಹಳಷ್ಟು ನೀರು ಕೂಡ ಇವೆ.

ಹಲವು ರೀತಿಯ ಫುಡ್ ಗಳು ಸಿಗುತ್ತವೆ ಮತ್ತು ಈ ಟೇಬಲ್ ಗಳು ತುಂಬಾ ಸಾಲಾಗಿ ಜೋಡಿಸಿದ್ದಾರೆ ಮತ್ತು.

ಇದರ ಸುತ್ತಮುತ್ತ ದೊಡ್ಡದದ ಗಿಡ ಕಾಣಬೋದು.

ಈ ಕಂಪನಿ ಯ ಮುಂದುಗಡೆ ಹಲವು ರೀತಿಯ ಟೈರ್ ಗಳನು ಜೋಡಿಸಿರುವುದನ್ನು ಕಾಣಬಹುದು.

ಇದೊಂದು ರಾಷ್ಟ್ರ ಭವನ ಅಥವ ನಾಡ ಕಛೇರಿ ಆಗಿದೆ.

ಇದರ ಸುತ್ತಮುತ್ತಲು ದೊಡ್ಡದಾದ ಗಿಡವನ್ನು ಕಾಣಬಹುದು.

ಈ ಕಲ್ಲಿನಲ್ಲಿ ತುಂಬ ಡಿಸೈನ್ ಮಾಡಿದ್ದಾರೆ ಮತ್ತು ಕೆತ್ತನೆ ಮಾಡಿದ್ದಾರೆ.

ಇಲ್ಲಿ ಎಲ್ಲಾ ಸುತ್ತಮುತ್ತಲು ಗಾಜನ್ನು ಅಳವಡಿಸಿದ್ದಾರೆ.

ಈ ಹೊಳೆಯ ಬಗಲಿಗೆ ಒಂದು ಸೇತುವೆ ಕೂಡ ಇದೆ ಆ--

ಇಲ್ಲಿ ಒಂದು ಸಾಲಾಗಿ ಜೋಡಿಸಿರುವ ಬಾಟಲು ಗಳು ಮತ್ತು ಮಿಕ್ಸರ್ ಗಳು ಮತ್ತು ಬಾಕ್ಸ್ ಗಳು ಇರುವುದನ್ನು ಕಾಣಬಹುದು.

ಈ ಟೆರೆಸ್ ನಲ್ಲಿ ಒಬ್ಬ ವ್ಯಕ್ತಿ ಮೇಲ್ಚಾವಣಿ ಅಥವಾ ಒಂದು ಸ್ಟಿಕರ್ ಅನ್ನು ಅಂಟಿಸುತ್ತಿದ್ದಾನೆ.

ಇದೊಂದು ಬಜಾರ್ ಅಥವಾ ಒಂದು ರಸ್ತೆಯಾಗಿದೆ.

ನೆಲದ ಮೇಲೆ ಗ್ರಾಂಡ ಅನ್ನು ಹಾಕಿದ್ದಾರೆ ಅಲ್ಲಿ ಏನೋ ಚೆಲ್ಲಿ ಹೋಗಿರುದನ್ನು ಕಾಣಬಹುದು.

ದೊಡ್ಡದಾದ ಮೋಡಗಳು ಚಲಿಸಿ ಹೋಗುತಿರುದನ್ನು ಕಾಣಬಹುದು.

ದೊಡ್ಡದಾದ ಗಿಡವನ್ನು ಕಾಣಬಹುದು ಮತ್ತು ಬಗಲಿಗೆ ದೊಡ್ಡ ಕಲ್ಲಿನ ಬಂಡೆಯನ್ನು ಕಾಣಬಹುದು.